ಇದು ದಸರಾ ಪಿಕ್ಚರ್ ಗಳು ಇದು ಎಲ್ಲ ನ್ಯಾ ಎ. ಚಿಕ್ಕ ಮಕ್ಕಳು ಯಲ್ಲ ಬಾಣಾ ಮತ್ತೆ ಬೇರೆ ತ--

ಅವ್ರು ಯಾವುದೇ ತರ ಗಾಡಿ ಕೆಟ್ಟೋದ್ರುನೂ ಮಾಡಿ ಕೊಡ್ತಾರ ಅವ್ರು ಕೇಳಿದಷ್ಟು ಹಣ ಕೊಡ್ಬೇಕು ಯಾಕಂದ್ರೆ ಅದ್ರ ತಕ್ಕ ಕೆಲ್ಸ ಮಾಡಿರ್ತಾರೆ ಅವ್ರು.

ಅಲ್ಲಿ ಸೋಫ ಇವು ಎಲ್ಲ ಸೆಟ್‌ಗಳು ಹಾಕಿರ್ತಾರ ಇವ್ರಿಗೆ ಅಧ್ಯಕ್ಷರು ಇವರು ಎಲ್ಲರಿಗೆ ಭಾರಿ ಚಲೋ ಮಾಡ್ತಾರ ಅವ್ರೆಲ್ಲರು--

ಬೋಟ್ ರೈಡ್ಸ್ ಬಂದು ಎಲ್ಲರಿಗೂ ಇಷ್ಟ.

ಯಾವ್ದೋ ಮದುವೆಗೆ ಬಂದವ್ರೆ ಇವ್ರು ಮದುವೆ ಫಂಕ್ಷನ್‌ ಹಾಲ್ಲೆಗಾರ ಎಲ್ಲ ಜನಗಳು ಬೀಗ್ರು ಬಿಕ್ಷುರು ಎಲ್ರೂ ಬಂದಾರ.

ಈ ಚಿತ್ರ ನೋಡಬಹುದಾದರೆ ಆಕಾಶ ನೀಲಿ ಮತ್ತು ಬಿಳಿಯ ಬಣ್ಣ ದಾಗಿದೆ.

ಆಟ ಆಡ್ಬೋದು ಮಕ್ಕೋಬಹುದು ಏನಾದ್ರು ಮಾಡ್ಬಹುದು ಅಲ್ಲಿ ಗಾ ಗಾಡಿ ಗಾಳಿ ಬಡ್ತಿರ್ತವ ಗಿಡಗಳು ಚೆನ್ನಾಗಿರ್ತದ.

ಕುತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲಾ ಆಚೆಕಡೆ ಕಾಯ್ಕೊಂಡು ಕೂತಿದ್ದಾರೆ ಇಲ್ಲಿ ಗಡಿಯಾರ ಕಾಣಿಸ್ತಾ ಇದೆ.

ಮಾಡಬೇಕಾದ್ರೆ ತುಂಬಾ ಕಷ್ಟ ಆ ಕೆಲ್ಸ ಮಾಡ್ಬೇಕಾದ್ರೆ ಚೆನ್ನಾಗಿರುತ್ತೆ ಆದ್ರೆ ಸಂಬಳ ಕೂಡ ಅಂಗೇ ಇರ್‌ತದ.

ಚೆನ್ನಾಗಿರ್ತವ ತಿನ್ನಕ್ಕೆ ಎಲ್ಲ ಹಣ್ಣುಗಳು ತಿಂದ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಲೇದಿರ್ತದ ಚೆನ್ನಾಗಿ ಆರೋಗ್ಯವಾಗಿರ್ಬಹುದು ನಾವು.